ಅದನ್ ಒಂದ್ ಕಡೆಯಿಂದ ಯೆತ್ತಿ ಇನ್ನೊಂದ್ಕಡೆ ಹಾಕೋದು ಜನಗಳಿಗೆ ತುಂಬಾ ಕಷ್ಟ ಆಗುತ್ತೆ. ಅದೇ ಜೆಸಿಬಿ ಅಥವಾ ಹಿಟಾಚಿ ಇದ್ದರೆ--

ನಮ್ಮೂರಗುನು ಐ ಟಿ ಐ ಕಾಲೇಜು ಅದರೀ. ಅಲ್ಲಿ ನಮ್ಮ ತಮ್ಮ ಡಿಸೇಲ್ ಮೆಕ್ಯಾನಿಕಲ್ ಅಂತ ಕೇಶಿ ಕೋರ್ಸ್ ಮಾಡಿನ್ರಿ ಐ ಟಿ ಐ ಕಾಲೇಜು ನ್ಯಾಗ. ಅಲ್ಲಿ ಲೇಟ್ ಮಷೀನ್ ಯಲ್ಲ ಅವ. ಆತ ಅಲ್ಲಿ ಲೇಟ್ ಮಷಿನ್ ಮ್ಯಾಗ ಯ ಬೋಲ್ಟ್ ಇದು ಮಾಡೋದು ನೆಟ್ ಗೊಳ್ ಇದ ಮಾಡೋದು ಎಲ್ಲ ಕಳಿಸಿದ್ರಿ ಆತಗ. ಆತ ಚಲೋ ಕಲಾಟಗೇಶಿ ಬೇರೆ ಕಂಪನಿ ನ್ಯಾಗ್ ಅಂತ ಬೆಂಗಳೂರ್ ನ್ಯಾಗ.

ಮನ್ನೆ ಮೀನ್ ಮಾರ್ಕೆಟ ಈಗೆ ಹೋಗಿದ್ದೆ ಎಲ್ಲ ವೆರೈಟಿ ವೆರೈಟಿ ನಮುನೆ ಬಂದಿವೆ ಮೀನುಗಳು ಎಲ್ಲ. ಅಹ್ ಬಂಗ್ಡೆ ತೋರಿ ದೋಡಿ ಕಂಗಳ್ಸಿ ಅಹ್ ಚಟ್ಲಿ ಯಾವ್ದ್ ತಗೋ ಬೇಕು ಅಂತ ಗೊತ್ತಾಗ್ಲಿಲ್ಲ ನನಗ. ಅಹ್ ಆದ್ರ ಮನ್ನೆ ಬಂಗ್ಡೆ ತಕೋ ಬಂದೆ ಚಲೋ ಇದ್ದೋ ಬಂಗ್ಡೆ ಫ್ರೆಶ್ ಇದ್ವು.

ಇಲ್ಲಿ ಮಯಿ ಮಹಿಳೆಯರು ಮತ್ತು ಪುರುಷರು ಬಂದಿದ್ದಾರೆ.

ಸೇಮ್ ಹಿಂಗ ಕಾಣತಾವ್ ನೋಡ್ರಿ ಯಾ ಕಡೆ ನೋಡಿದ್ರು ಬರೇ ಬಿಲ್ಡಿಂಗ್ ಉ ಎಲ್ಲ--

ಇಲ್ಲಿ ಆಕಾಶ ನೀಲಿ ನೇರಳೆ ಮತ್ತು ಹಸಿರು ಬಹುದು ಬಣ್ಣದಲ್ಲಿ ಕಾಣಿಸುತ್ತಿದೆ.